ಈ ಚಿತ್ರದಲ್ಲಿ ನಾವು ಒಂದು ಹೋಟೆಲನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ರೈಲ್ವೆ ಸ್ಟೇಷನ್ ಅನ್ನು ನೋಡಬಹುದು.

ಮತ್ತು ಇಲ್ಲಿ ಸೂರ್ಯನು ಉದಯಿಸುತಿರುವ ದೃಶ್ಯ ಕಾಣಬಹುದಾಗಿದೆ ಮತ್ತು ಇಲ್ಲೊಂದು ಬ್ರಿಡ್ಜ್ ಅನ್ನು ನೋಡಬೋದು ಹಾಗೂ ಎರಡು ಹಳಿಗಳನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಜಿ ಎಫ್ ಸ್ಟಾರ್ಟಿಂಗ್ ಗೇರ್ ಇಂಡಿಯಾ ಲಿಮಿಟೆಡ್ ಮತ್ತು ಸಿದ್ದರಾಮೇಶ್ವರ ಸೇಲ್ಸ್ ಅಂಡ್ ಸರ್ವೀಸ್ ಎಂಬ ಬೋರ್ಡನ್ನು ಕಾಣಬಹುದು ಮ--

ಈ ದೃಶ್ಯದಲ್ಲಿ ನಾವು ಒಂದು ಪಬ್ ಅನ್ನು ನೋಡಬಹುದು ಹಾಗೂ ಇಲ್ಲಿ ಹಲವಾರು ಜನರು ಡ್ಯಾನ್ಸ್ ಮಾಡುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಹಳದಿ ಬಣ್ಣದ ದೊಡ್ಡದಾದ ಲೈಟನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಆ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಎಂಬ ಬೋರ್ಡನ್ನು ಕಾಣಬೋದು.

ಈ ದೃಶ್ಯದಲ್ಲಿ ನಾವು ಒಂದು ರೂಮ್ ಅನ್ನು ನೋಡಬಹುದು ಹಾಗು ರೂಮಿನೊಳಗಡೆ ಇಬ್ಬರು ವ್ಯಕ್ತಿಗರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ರಸ್ತೆಯನ್ನು ನೋಡಬಹುದು.

ಮತ್ತು ಈ ಕಲ್ಲಿನ ಬಂಡೆಯ ಮೇಲೆ ಒಬ್ಬ ವ್ಯಕ್ತಿಯು ಕುಳಿತುಕೊಂಡಿರುವ ದೃಶ್ಯ ಕಾನಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ನೀ ಕೆರೆಯನ್ನು ಕಾಣಬಹುದು.

ಮತ್ತು ಮೇಲ್ಗಡೆ ಫ್ಯಾನುಗಳನ್ನು ಕಾಣಬಹುದು ಹಾಗೂ ಇಲ್ಲಿ ಡಿಸೈನ್ ಡಿಸೈನ್ ಆಗಿ ಮಾಡಿರುವ ದೃಶ್ಯ ಮೇಲಿನಲ್ಲಿ ನೋಡಬೋದು.

ಮತ್ತೆ ಇಲ್ಲಿ ಬಲೂನ್ ಗಳಿಂದ ಬಲೂನ್ ಸುತ್ತಲು ಕಾಣಬಹುದು ಮತ್ತೆ ಇದೊಂದು ಕಸದ ಬುಟ್ಟಿಯನ್ನು ನೋಡಬಹುದಾಗಿದೆ ಮತ್ತೆ ಮೆಟ್ಟಿಲುಗಳು ಪಾದರಕ್ಷೆಗಳು ಹೊರಗೆ ಬಿಟ್ಟಿದ್ದಾರೆ.

ಮತ್ತು ಮೇಲ್ಗಡೆ ಫ್ಯಾನ್ ಗಳನ್ನು ನೋಡಬಹುದು ಮತ್ತು ಲೈಟಿಂಗ್ಸ್ ಗಳು ಸಹ ನಾವು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಹಣ್ಣಿನ ಅಂಗಡಿಯನ್ನು ಕಾಣಬಹುದು ಮತ್ತು ಇಲ್ಲಿ ಮಾವಿನ ಕಾಯಿಯನ್ನು ನೋಡಬಹುದು.

ಮತ್ತು ದಾಳಂಬರಿ ಹಣ್ಣು ಹಾಗು ಸೇಬು ಹಣ್ಣು ಮತ್ತು ಬಾಳೆಹಣ್ಣು ಹಾಗು ಇದೇ ರೀತಿಯ ಬೇರೆ ಬೇರೆ ಹಣ್ಣುಗಳನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಟ್ರಾಲಿ ಯನ್ನು ಕಾಣಬಹುದು ಹಾಗು ಈ ಟ್ರಾಲಿ ಯನ್ನು ಇನ್ನು ರೆಡಿ ಮಾಡುತ್ತಿರುವ ದೃಶ್ಯ ನೋಡಬಹುದಾಗಿದೆ.

ಹಾಗು ಇದರ ನಾಲ್ಕು ಎಂಟು ಗಾ ನಾಲ್ಕು ಗಾಲಿಗಳನ್ನು ಬಿಚ್ಚಿರುವ ದೃಶ್ಯ ಕಾಣಬೋದು.

ಮತ್ತು ಇಲ್ಲಿ ಸುತ್ತಲೂ ಗೋದಮನ್ನು ನೋಡಬಹುದಾಗಿದೆ.

ಮತ್ತು ದೊಡ್ಡ ದೊಡ್ಡ ಗಿಡಮರಗಳ ತೆಂಗಿನ ಮರಗಳನ್ನು ಕಾಣಬಹುದು.

ಹಾಗು ಬೋಟಿನ ಮೇಲೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಹಾಗು ಅಲ್ಲಲ್ಲಿ ಕಲ್ಲು ಬಂಡೆಗಳನ್ನು ನೋಡಬಹುದು.

ಹಾಗೂ ಇಲ್ಲಿ ಒಂದು ಕಬ್ಬಿಣದ ಕಬೋರ್ಡ್ಗಾ ಳನ್ನು ನೋಡಬಹುದಾಗಿದೆ ಹಾಗೂ ಕೆಲವು ಬ್ಯಾನರ್ ಗಳನ್ನು ನೇತು ಹಾಕಿರುವ ದೃಶ್ಯ ಕಾಣಬಹುದು.

ಮತ್ತು ಇಲ್ಲಿ ಒಂದು ರಾಯಲ್ ಎನ್ಫೀಲ್ಡ್ ಗಾಡಿ ನಿಂತುಕೊಂಡಿದೆ ಹಾಗೂ ಇದು ಒಂದು ರಸ್ತೆ ಆಗಿದೆ.

ಕಿಚನ್ ಅಲ್ಲಿ ಬೇಕಾದಂತ ಹಲವಾರು ಬಗೆಯ ವಸ್ತುಗನ್ನು ಕಾಣಬಹುದು.

ಹಾಗು ಈ ಅಂಗಡಿಯಲ್ಲಿ ಹಲವಾರು ಬಗೆಯ ಚಿಕ್ಕ ಮಕ್ಕಳಿಗೆ ಬೇಕಾಗಂತ ಹಲವಾರು ವಸ್ತುಗಳನ್ನು ಕಾಣಬಹುದು ಮತ್ತು ಆಟದ ವಸ್ತುಗಳು ಮತ್ತು ಇಲ್ಲಿ ಒಂದು ಏರೋಪ್ಲೇನ್ ಹಾಗು ಬೈಕನ್ನು ನೋಡಬಹುದಾಗಿದೆ.

ಮತ್ತಿಲ್ಲಿ ಎರಡು ಕಬೋರ್ಡ್ ಗಳನ್ನು ಕಾಣಬಹುದು ಹಾಗೂ ಕೆಲವು ವಾಟರ್ ಬಾಟಲ್ ಗಳನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂದ ನಿಂತಿರುವ ದೃಶ್ಯ ಕಾಣಬಹುದು ಮತ್ ಅವರು ಕೆಲ್ಸ ಮಾಡುತ್ತಿದ್ದಾರೆ.

ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಅನ್ನು ನೋಡಬಹುದು ಮತ್ತು ಕುಳಿತುಕೊಳ್ಳಲು ಮೂರು ಚೇರ್ ಗಳಿವೆ.

ಮತ್ತು ಇಲ್ಲಿ ಕೆಲವು ಖಂಡಗಳನ್ನು ಕಾಣಬಹುದು ಮತ್ತು ಇಲ್ಲಿ ಹ್ಯಾಂಡ್ ಬ್ಯಾಗಗಳು ನೋಡಬಹುದು.

ಮತ್ತು ಇಲ್ಲಿ ಬೇರೆಬೇರೆ ರೀತಿಯ ವಸ್ತುಗಳನ್ನು ಕಾಣಬಹುದಾಗಿದೆ ಮತ್ತು ಇವುಗಳನ್ನು ಕಾಬೋರ್ಡಿನಲ್ಲಿ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಕಾಂಕರ ಹಾಕುತಿರುವುದು ದೃಶ್ಯ ನೋಡಬಹುದು.

ಹಾಗೂ ಇವರು ಆರ್_ಸಿ_ಸಿ ಯನ್ನು ಹಾಕುತ್ತಿದ್ದಾರೆ ಮತ್ತು ಇಲ್ಲಿ ಹಲವಾರು ಜನರು ಕೆಲ್ಸ ಮಾಡುತ್ತಿರುವ ದೃಶ್ಯ ನೋಡಬೋದು.